ಆಹ್ಹ್ ನಮ್ ಮನೆ ಮುಂದೇನೆ ಒಂದ್ ಮನೆ ಆಗ್ತಾ ಇದೆ. ನಾವ್ ನೋಡ್ತಾ ನೋಡ್ತಾನೆ ಅದ್ ಮನೆ ಬೇಗ ಬೇಗನ ಶ್ಹ್ ಮೆಲ್ ಬರ್ತಾ ಇದೆ. ನಾವ್ ನೋಡುವಾಗ ಅದ್ ಖಾಲಿ ಸೈಟ್ ಇತ್ತು.

ಬಾಕಿ ಎಲ್ಲಾ ತರದ ಕ್ರೀಡೆಗಳು ಆಡ್ತಾರೆ ಅಲ್ಲಿ ಪ್ರತಿಯೊಂದ್ ಸ್ಚೂಲಿಂದ ಏನಾರು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋದ್ದಾದ್ರೆ ಸ್ಟೇಡಿಯಂಲ್ಲೇ ಮಾಡ್ತಾರೆ ಯಾಕಂದ್ರೆ ತುಂಬಾ ಜನ ಕೂತ್ಕೊಂಡ್ ನೋಡುವಂತ ಜಾಗ ಅದು.